ಎನ್ ಡೈರಿ ಫಾರ್ಮ್ ಪ್ರೈವೇಟ್ ಲಿಮಿಟೆಡ್ ಎಂದು ಬೋರ್ಡ್ ಮೇಲೆ ಬರೆಯಲಾಗಿದೆ.

ಸೂಪರ್ ಮಾರ್ಕೆಟ್ ನ ಮುಂದೆ ಒಬ್ಬ ವ್ಯಕ್ತಿ ನಡೆದುಕೊಂಡು ಹೋಗುತ್ತಿದ್ದಾನೆ.

ಸೂಪರ್ ಮಾರ್ಕೆಟ್ ನ ಬೋರ್ಡ್ ಮೇಲೆ ಒಂದು ಪೈಪ್ ಲೈನ್ ಬಂದಿದೆ.

ಒಬ್ಬ ಮಹಿಕೆ ಚೇರ್ ಮೇಲೆ ಕುಂತಿದ್ದಾಳೆ.

ಇದು ಒಂದು ಕ್ಲೀನಾದ ಟಾಯ್ಲೆಟ್ ರೂಮ್ ಆಗಿದೆ.

ಕೈ ತೊಳೆಯಲು ಒಂದು ಹ್ಯಾಂಡ್ ವಾಷ್ ಇಟ್ಟಿದ್ದಾರೆ.

ಒಂದು ಬ್ಲೂ ಕಲರ್ ಕಾರ್ ರಸ್ತೆಯಲ್ಲಿ ನಿಂತಿದೆ ಬಿಲ್ಡಿಂಗ್ಗೆ ಎತ್ತರವಾದ ಕಾಂಪೌಂಡ್ ಹಾಕಿದ್ದಾರೆ.

ಒಂದು ಬಿಳಿ ಬಣ್ಣದ ಕಾರು ಗೇಟ್ ಒಳಗೆ ಹೋಗುತ್ತಿದೆ.

ಒಬ್ಬ ವ್ಯಕ್ತಿ ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾನೆ.

ವೈಟ್ ಕಲರ್ ಟೈಲ್ಸ್ ನ ಮೇಲೆ ಎರಡು ನಾಯಿಗಳು ಮಲಗಿದವೆ.

ಇಲ್ಲಿ ಹಲವಾರು ಟೇಬಲ್ ಗಳು ಸಹಾ ಇದೆ.

ನೀಲಿ ಬಣ್ಣದ ಸ್ಕ್ರೀನ್ ಬಟ್ಟೆಗಳು ಇದೆ.

ಇದು ಒಂದು ಗ್ಲಾಸರಿ ಐಟಂಗಳ ಅಂಗಡಿ.

ಕೆಂಪು ಬಣ್ಣದ ಉದ್ದವಾದ ಟೇಬಲ್ ಇದೆ.

ಒಂದು ಕರೆಂಟ್ ಫೋಲ್ ನಲ್ಲಿ ಬಿಳಿ ಬಣ್ಣದ ಲೈಟ್ ಇದೆ.

ಹಲವಾರು ಜನರು ಸಹ ಇಲ್ಲಿ ಇದ್ದಾರೆ.

ವಾಚ್ ಮೆನ್ ರೂಮ್ನಲ್ಲಿ ಎರಡು ಬ್ಯಾಗು ಇದೆ.

ಗ್ಲಾಸ್ ಒಳಗಡೆ ಕೇಕ್ ಗಳು ಸಹ ಇದೆ.

ಫ್ರಂಟ್ ನಲ್ಲಿ ಗ್ಲಾಸ್ ಡೋರ್ ಇದೆ.

ಬಾಲ್ ನೊಂದಿಗೆ ಹಲವಾರು ಹುಡುಗರು ಆಟ ಆಡುತ್ತಿದ್ದಾರೆ.

ರಸ್ತೆಯಲ್ಲಿ ಒಂದು ವೈಟ್ ಕಲರ್ ಬೈಕ್ ಹೋಗುತ್ತಿದೆ.

ಒಂದು ರೆಡ್ ಚೀಲದಲ್ಲಿ ಹೂಕೋಸ್ ಗಳನ್ನು ತುಂಬಿದ್ದಾರೆ.

ತ್ತೆ ಹಾಗೂ ನೀಲಿ ಬಣ್ಣದ ಟಾರ್ಪಲ್ ಇದೆ.

ಆ ಕಡೆ ಈ ಕಡೆ ಹಸಿರು ಮರಗಳಿವೆ.

ಕೈಗೆ ಕಟ್ಟಿಕೊಳ್ಳುವ ದಾರಗಳನ್ನು ಪ್ಯಾಕ್ ಮಾಡಿ ಸಹ ಇಟ್ಟಿದ್ದಾರೆ.

ಒಬ್ಬ ವ್ಯಕ್ತಿ ನಿಂತಿದ್ದಾನೆ ಹಾಗೆ ಬ್ಲಾಕ್ ಶರ್ಟ್ ಧರಿಸಿದ್ದಾನೆ.

ನೀಲಿ ಬಣ್ಣದ ಜರ್ಕಿನ್ ಧರಿಸಿದ ವ್ಯಕ್ತಿ ಫೋನಲ್ಲಿ ಮಾತನಾಡುತ್ತಿದ್ದಾರೆ.

ಒಂದು ಕಾರ್ ಹಾಗು ಒಂದು ಟೆಂಪೋ ಇದೆ.

ಕಾರ್ನ ಗ್ಲಾಸ್ ಮೇಲೆ ತುಂಬಾ ದೂಳು ಇದೆ.

ಸನ್ ಪ್ಯೂರ್ ಜೀರೋ ಕೆಮಿಕಲ್ಸ್ ಹಂಡ್ರೆಡ್ ಪರ್ಸೆಂಟ್ ಸಾಂಬರ್ ಎಂದು ಬೋರ್ಡ್ನಲ್ಲಿ ಬರೆದಿದ್ದಾರೆ.

ಸುಭಾಷ್ ಸ್ಟೋರ್ ಹಾಗು ಜಿ_ಎಸ್_ಟಿ ನಂಬರ್ ಅನ್ನು ಬೋರ್ಡ್ ನಲ್ಲಿ ಹಾಕಿದ್ದಾರೆ.

ನೀಲಿ ಬಣ್ಣದ ಚೀಲಗಳಲ್ಲಿ ಬೆಳ್ಳುಳ್ಳಿ ಯನ್ನು ತುಂಬಿದ್ದಾರೆ.

ವೈಟ್ ಕಲರ್ ಟಿ ಶರ್ಟ್ ಧರಿಸಿದ ಒಬ್ಬ ಹುಡುಗ ನಿಂತಿದ್ದಾನೆ.

ಎರಡು ಮಿರರ್ ಗಳು ಸಹ ಇದೆ.

ಆಕಾಶದಲ್ಲಿ ಬಿಳಿ ಬಿಳಿಯಾದ ಮೋಡಗಳು ಇದೆ.

ಬೆಟ್ಟದಿಂದ ಸ್ವಲ್ಪ ಮುಂದೆ ಒಂದು ನದಿ ಇದೆ.

ಇವಳು ಹೆಣ್ಣು ಮಕ್ಕಳು ಕೋಕೋ ಆಡಲು ಕುಳಿತಿದ್ದಾರೆ.

ಒಬ್ಬ ವ್ಯಕ್ತಿ ಬ್ಲಾಕ್ ಅಂಡ್ ವೈಟ್ ಶೂ ಧರಿಸಿದ್ದಾನೆ.

ಮನೆಯ ಹಿಂದೆ ಎರಡು ಚಿಕ್ಕ ಗಿಡಗಳು ಇದೆ.

ಕಾಂಪೌಂಡ್ ಮುಂದೆ ತುಂಬಾ ಕಸ ಬಿದ್ದಿದೆ.

ಮೇಲ್ಸೇತುವೆಯ ಕೆಳಗೆ ದೊಡ್ಡದಾದ ಕೆರೆ ಇದೆ.

ಕಚೇರಿಯ ಹಿಂದೆ ಒಂದು ಟೇಂಗಿನ ಮರ ಇದೆ.

ಇಬ್ಬರು ವ್ಯಕ್ತಿಗಳು ಗಾಡಿಯ ಮೇಲೆ ಕುಳಿತಿದ್ದಾರೆ.

ಒಬ್ಬ ವ್ಯಕ್ತಿ ಚೇರ್ ಮೇಲೆ ಕುಳಿತಿದ್ದಾನೆ.

ಹಳದಿ ಬಣ್ಣದ ಗುಲಾಬಿ ಪಾಟ್ ಐದು ಇದೆ.

ಕ್ಯಾಂಡಲ್ ಗಳ ನಡುವೆ ಒಬ್ಬ ವ್ಯಕ್ತಿ ನಿಂತಿದ್ದಾನೆ.